ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಮದುವೆ ಮನೆಯ ಊಟದ ಹಾಲ್ ನ ಒಂದು ದೃಶ್ಯ .

ಬೆಳೆಗ್ಗಿನ ಜಾವದಲ್ಲಿ ನಮಗೆ ಅವಶ್ಯಕವಾದ ಚಹಾ ಮತ್ತು ಕಾಫಿಗಳು ಇಲ್ಲಿ ದೊರೆಯುತ್ತವೆ ಇದು ರಸ್ತೆಯ ಬದಿಯ ಪಕ್ಕದಲ್ಲಿರುವ ಒಂದು ಚಹಾ ಸ್ಟಾಲ್ ಇಲ್ಲಿ ಚಹಾದ ಜೊತೆಗೆ ತಿಂಡಿಗಳು --

ಒಂದೇ ರೀತಿಯ ಬಣ್ಣವನ್ನು ಹಾಕಿಕೊಂಡು ಫೋಸ್‌ ಮಾಡುತ್ತಿರುವುದು

ಚರ್ಚ್‌ನ ಕ್ರೈಸ್ತರಿಗೆ ಸಂಬಂಧಪಟ್ಟ ಪುರಾಣ ವಾಕ್ಯನಗಳನ್ನು ಫಟಿಸುತ್ತಿರುವುದನ್ನು

ಈ ಚಿತ್ರದಲ್ಲಿ ನಾವು ಹಲವಾರು ಜನರು ಜಾತ್ರೆಗಳಂತೆ ಸೇರಿರುವುದನ್ನು ಕಾಣಬಹುದು.